ಇದು ನೋಡಲಿಕ್ಕೆ ಒಂದು ಸಿಟಿಯ ಮದ್ಯೆ ಆಗಿರುವಂತಹ ಜಾಗವಾಗಿದ್ದು ಇಲ್ಲಿ ಎಷ್ಟೊಂದು ಆಟೋಗಳು ಮತ್ತು ಕಾರುಗಳು ಎಲ್ಲವೂ ಕಂಡು ಬರುತ್ತದೆ.

ಡಾನ್ಸ್ ಆಗೂ ಇತ್ಯಾದಿ ಮನೋರಂಜನೆಗಳನ್ನು ನೀಡುತ್ತಿದ್ದಾರೆ .

ಸೇತುವೇ ಸೇತುವೆ ನಿರ್ಮಾಣ ನಮಗೆ ಎಲ್ಲರಿಗೂ ತುಂಬಾನೇ ಫೋ-ಫೋ-ಫೋಟೋಗಳನ್ನು ತೆಗೆದು ಕೊಳ್ಳಲು ಚನ್ನಾಗಿ--

ಗೋಪುರಾದು ಆ ವಾತ ಇದು ಅಲಂಕಾರ ಮತ್ತೂ ಬದಿಯಲ್ಲಿ ವ್ಯಪಾರಿಗಳು ಕಂಡುಬರುತ್ತಿದ್ದಾರೆ.

ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಂಕ್ಗಳಲ್ಲಿ ನಾವು ಗಾಡಿ ಗಳನ್ನು ತೆಗೆದುಕೊಂಡು ಹೋಗಿ ಪೆಟ್ರೋಲ್ ಹಾಕಿಸಿಕೊಂಡು ದೂರ ದೂರ ಪ್ರಯಾಣಿಸುತ್ತೆವೆ ಪೆಟ್ರೋಲ್ ಬಂಕ್ ಗಳಲ್ಲಿ ನಾವು ಮುಂಜಾಗೃಗತ್ತೆ ಇಂದ ಇರಬೇಕು ಫೋನ್ಗಳನ್ನು ಹೆಚ್ಚಾಗಿ ಬಳಸಬಾರದು.